ನಾನ್ ಹೆಚ್ಚಾಗಿ ಅದನ್ನೇ use ಮಾಡುದು.

ಆ Four and half

Four and half ಗೆ ಸಿಕ್ಕಿದೆ. ಹ ಹ ಹ ಆ boAt ಅಲ್ಲಿ. boAt boAt ಅಲ್ಲಿ ಸಿಕ್ತದೆ ನಿನ್ಗೆ. ಯಾವ್ದು ಒಳ್ಳೆ ಒಳ್ಳೆ features ಇದ್ದು ಸಿಗ್ತದೆ. ಈಗ ಅದೇ boAt trending ಅಲ್ಲಿ ಉಂಟು ಈ ಆ ಈಗಸ. ಅದು ಅಲ್ಲ watch ಕೂಡ ಒಳ್ಳೆ trending ಅಲ್ಲಿ ಉಂಟು.

Song ಎಲ್ಲ play ಮಾಡುದಾದ್ರೆ ಈಗ, normal watch ಅಲ್ಲೇ speaker ಇದು play ಆಗತ್ತಾ ಇಲ್ಲಾ ನಮಗೆ, ಆ ಸಿಕ್ತದೆ watch ಅಲ್ಲೇ ಇರುವಂತದ್ದು ಕೂಡ ಸಿಕ್ತದೆ. watch ಅಲ್ಲೇ ಇರುವಂತದ್ದು ಸಿಕ್ಕಿದೆ ನನಿಗೆ.

ಹ ಹ ಹ ಹ ಅದು Noise ಯಾವ್ದು model ಈಗ? . ಈಗ ನನ್ನತ್ರ ಇರುದೂ Alpha Pro three ಅಂತ್ ಹೇಳಿ.

ಅದ್ರಲ್ಲಿ ಸುಮಾರೆಲ್ಲ model ಉಂಟು ColorFit ಅಂತ ಹೇಳಿ ಎಲ್ಲಾ ಸುಮಾರ್ ಬರ್ತದೆ. ಆ ಹ ಹ ಹ. colours colour wise ಸಿಗುತ್ತಾ? ಅಂದ್ರೆ ನಮಿಗ್ ಬೇಕಾದ colour ಅನ್ನ choose . ಹ ಬೇಕಾದ colour ಮೂರ್ ನಾಲ್ಕು colour variant ಇರ್ತದೆ. ನೋಡಿ ತಕೊಂಡ್ರೆ ಆಯ್ತು ಯಾವ್ದೂ suit ಆಗ್ತದೆ ನಿನಿಗ್ ಯಾವ್ದು ಇಷ್ಟ ಅದನ್ನ್ನೋಡಿ ತಕೊಂಡ್ರೆ ಆಯ್ತಷ್ಟೆ. Okay ಆ ಸರಿ. ಹಾ ಅದೇ ಆ ಒಂದು ಸದ್ಯದಲ್ಲಿ buy ಮಾಡ್ಬೇಕು ಅಂತ ಇದ್ದೇನೆ ಹಾಗೆ ಆ ಇದು photo ತೇಗ್ದು ಕಳಿಸ್ತೇನೆ ಅಂದ್ರೆ choose ಮಾಡಿ. ಹ

WhatsApp ಮಾಡ್ತೇನೆ.

Hello ಅರಾಮ? ಆಹ್ ಆರಾಮ ಅದೇವ್ರಿ ನೀವ್ರಿ ವಸಂತ ಅವ್ರೆ?

ಇದ ಇದ ಯಾವಾಗ ಅಕಡೆ ಗಣಪತಿ?

ಆಹ್ ಗಣಪತಿ ಆಹ್. ಈ ಸರಿ ಬರ್ಜರಿಯಾಗಿ ಆಚರ್ಸಬೇಕಂತ ಎಲ್ಲಾ ನಮ್ಮ ದೋಸ್ತ್ರ ಎಲ್ಲಾ plan ಮಾಡಿದೇವ. ಆಹ್ ಆಹ್ ಆಹ್ ಎಲ್ ಸಾರ್ವಜನಿಕ ಇಡ್ತೇರೇನಾ ಮನ್ಯಾಗ?

ಆಹ್ ಸಾರ್ವಜನಿಕ ನಮ್ಮ area ಗಣಪತಿ ಅಲಾ. ಆಹ್ area ಆಹ್ ಹೌದ ಹ್ಮ್. ಮತ್ತೆ ನಿಮ್ಮ್ ಕಡೆ ಹೆಂಗ್ ಇದೆ ಗನ~ ಇದ ಎಲ್ಲಾ .

ಸಿದ್ದತೆಗಳ್ ಹೇಗ್ ಅದಾವ್ ನಿಮ್ಮ್ ಕಡೆ? ಅದಾವ ಎಲ್ಲಾ ಬರೋಬರ್ ಐತಿ.

ಹ್ಮ್ ಓಣಿಗೊಂದ್ ಕುಂಡ್ರಸೋದು ಬೇರೆ ಯಾವ್ದೂ ಇಲ್ಲಾ ಈಗಾ ಬರೋದ ಆದ್ರಾ ಗಣ್ಪತಿನ ಈಗಾ. ಹ್ಮ್ ಇಲ್ಲಾ ಅದೇ ಗಣಪತಿಯಲ್ಲಿ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮಗಳನ್ನ ಇಟ್ಟಿರ್ತಾರ . ಇಲ್ಲಾ orchestra ಇರ್ತಾರ.

ಯಾರರ ರಂಗೋಲಿ ಸ್ಪರ್ಧಾ ಇಡ್ತಾರ ಹಿಂಗರ್ಲಾ. ಹ್ಮ್ ಹ್ಮ್ ಅಂದ್ರ ನೀವ್ ಏನ ಮಾಡ್ಕೊಂಡೇರ ಅಂತ? ನಾವೇನ್ ಇಲ್ಲಾ ನಾನ್ ಮನ್ಯಾಗ ಮಾಡ್ತೇನಿ decoration . ಹೌದಾ ನಾವಾ dance ಮಾಡ್ಬೇಕಂತ ಅಂತಾ ಐತಿ ನೃತ್ಯ ಕಲಾವಿದರನ್ನ ಕರ್ಸಬೇಕ್ ಅಂತ ಐತಿ.

ಅದು ನಡಿತೇತಿ ಮಾಡಿದ್ರ ಕರೆ ಇಲ್ಲಿ ಆಹ್ ಹಂಗೆಲ್ಲಾ ಇದು ಮಾಡ್ಬೇಕ ಎಲ್ಲಾರು ಜೊ help ಮಾಡಿದ್ರ ನಡಿತೇತಿ. ಹ್ಮ್ ಇಲ್ಲ ಸಹಾಯ ತುಗೋಬೇಕ್ ಎಲ್ಲಾರ್ದು ತುಗೊಂದ ಎಲ್ಲಾರು ಒಗ್ಗಟ್ಟಾಗೆ ಮಾಡ್ಬೇಕಲ್ಲಾ. ಹೌದು ಹೌದು ಒಬ್ರು .

ಈಗ ಹೆಂಗ್ ಮಾಡ್ತಾರ ಒಬ್ಬೊಬ್ರ ದುಡ್ಡು ಗೊಳೆ ಮಾಡ್ತಾರ.

Collection ಮಾಡ್ತಾರ ಎಲ್ಲಾ ಆಮೇಲೆ ಲೆಕ್ಕಾ ಕೇಳಾಕ್ ಹೋದ್ರ ನೀ ಯಾರ ಸುಮ್ಮನೆ ಜಗ್ಳಾ.

ಅದ್ಕೆ ನಾ ಏನ್ ಮಾಡ್ತೇನೀ ಮನ್ಯಾಗ ಎಷ್ಟಾಗದ ಅಷ್ಟ decoration ಮಾಡಿ.

ಒಂದ್ ಎರಡುವರಿ foot ಗಣಪತಿ ತರ್ತೆನಿ. ನಮ್ಮ್ ಕಡೆ ಏನ್ ಹಂಗೆನಿಲ್ಲಾ ನೋಡ್ರಿ collect ಮಾಡ್ತಾ ಇರೋದೆ.

ಈ ಸರಿ ಎಲ್ಲಾರು ಅಂದ್ರೆ election time ಅಲ್ಲಾ.

ಹಿಗಾಗಿ amount ಎಲ್ಲಾರು ಕೊಡ್ತಾರ.

ಹ್ಮ್ ಅದ್ಕೆ ತುಂಬಾ ಕಾರ್ಯಕ್ರಮಗೊಳ್ ಹಮ್ಮ್ಕೊಳ್ಳೊದ್ ಬಾಳ ಐತೆ. ಆಹ್ ನಮ್ಮ್ ಕಡೆ ಇಲ್ರಿ ಹಂಗೆನಿಲ್ಲಾ ನಾ ಮನ್ಯಾಗ ಮಾಡ್ತೇನಿ ಆಹ್ ಮನ್ಯಾಗ ಮಾಡಿ ಇದ್ ಮಾಡ್ತೇನಿ ಆಚರಣೆ.

ಯಾಕ್ ಅಂದ್ರ ಹೋಗುದಿಲ್ಲ ಅಲ್ಲಿ ಎಲ್ಲಿ ಸಾರ್ವಜನಿಕ ಎಲ್ರಿಗ್ ಕರಿತಾರ ಆ ದಿವ್ಸ ಪ್ರಸಾದ ಇದ್ದಾಗ ಅಚೆ ಹೋಗೋದು.

ನಮ್ಮ್ ಕಡೆ ಆದ್ರ ಬರ್ರಿ.

ಇಲ್ಲೆ ಬನ್ರಿ ಜೋರಾಗಿ ಆಚರ್ಸೋಣ. ಆಹ್ ಆಹ್ ಬರ್ತಿನ್ರಲಾ.

ಈಗ್ ನಾನ್ ಏನ್ ಮಾಡ್ತೇನಿ ಎಂಟ್ ದಿವ್ಸ पहला ನ decoration ಚಾಲೂ ಮಾಡ್ತೇನಿ.

ಮದ್ಲೆ time ಸಿಗುದಿಲ್ಲಾ ಅಂತ ಹೇಳಿ . ಅಲ್ಲಾ ನಿಮ್ಮ್ ಕಡೆ ಅಂತು ನೀವ್ ಕರಿಯಲ್ಲಾ ನಿವೇನ್ ಅಷ್ಟೊಂದ್ celebrate ಮಾಡಲ್ಲಾ ಅನ್ಸುತ್ತೆ. ಏ ಬರ್ಲಿ ನಾ ನಾ photo ದು ತೆಗಿಯಾಂಗ್ ಇಡ್ತಿನಿ ನೋಡ್ರಿ ಬರ್ರಿ.

ಆಹ್ ಮತ್ತ ನಾವು Maharashtra ದಾಗ ಹೋಗಿ ಅಲ್ಲಿ wholesale ಪಟಾಕ್ಷಿ ತಂದ.

ಹೋಗುಮುಂದು ಬರೋಮುಂದು ನಮ್ಗ್ ಬೇಕಾಕ್ಕೇತಿ. ನಾವ್ ಪಟಾಕ್ಷಿ ಅದು ಏನ ಹಚ್ಚಲ್ರಿ. ಇಲ್ಲ ಇಲ್ಲಾ ನಮ್ಮ್ ಕಡೆ ಬಿಟ್ರೆ ಅದ ಇಲ್ದಿಕ್ಕ ಏನ್ ಅಂತಾರ.

ನೋಡ ಹಂಗ ಓದಾ ಹಂಗ ತಂದಾ ಹಿಂಗ್ ಅಂತಾರ್ ಇಲ್ಲಿ ಪಟಾಕ್ಷಿ ಆಹ್. ಇದನ್ನ ಬಾಳ ವ~ ಇದನ್ನ ಪರಿಸರ ಮ್ಯಾಲ್ ಹಾನಿ ಮಾಡೊ ಅಂತಾ . ನಿಮ್ದ್ ಬರೋಬರ್ ಐತಿ ಕರೆ ಹಂಗ ಮಂದಿ ತಿಳ್ಕೊತಾರ ಇಲ್ಲಿ . ಹೌದ್ ಈ ಸರಿ ನಾವ್ ಪರಿಸರಕ್ಕೆ ಏನೂ ಹಾನಿ ಆಗದಂತಹ ವಸ್ತುಗಳನ್ನ ಆತು~ ಅಥವಾ ಈ ಗಣ~ ಈ ಗಣಪತಿಯನ್ನ ಆದ್ರೂನು chemical free ರಿ.

ಆಹ್ ರಾಸಾಯನಿಕ ಏನು ಇಲ್ದ ಗಣಪತಿಯನ್ನ ಮಣ್ಣಿನ ಗಣಪತಿನ ಕುಂದ್ರಸಾತೇವ ನಾವ್. ಆಹ್ ಆಹ್ ಇಲ್ಲಿ ಇಲ್ಲಾ ಎಲ್ಲಾ plaster mix .

ಹ್ಮ್ ಎಲ್ಲಾ plaster ದ ಹಾಕ್ತಾರ ಎಲ್ರೂ ಜಾಸ್ತಿ ಅಂದ್ರ. ನೀವು ಎಲ್ಲಾರ್ಗು ಹೇಳಿ. ನಮ್ಮ್ ಕಡೆ ಮಣ್ಣ ಐತಿ ಇಲ್ಲಿ ಈಕಡೆ ಕರೆ ಮಣ್ಣಿಂದ ಮಾಡೊದಿಲ್ಲಾ ಓ heavy ಆಕ್ಕೇತಿ ಅಂತ ಹೇಳಿ. ಇಲ್ಲಾ ಮಣ್ಣಿನ ಗಣಪತಿಯನ್ನೇ ಕುಂಡ್ರಸೊ ಅಂತಾ ಇದನ್ನ ಮಾಡ್ತಿವಿ ಯೋಚನೆಗಳ್ ಜಾಸ್ತಿ. ಇಲ್ಲಾ ವಜ್ಜೆ ಆಕ್ಕೇತಿಲಾ ಅದ ವಜ್ಜೆ ಅಕ್ಕೆತಿ ಅಂತ ಹೇಳಿ.

ಜಾಸ್ತಿ plaster . ಅಂದ್ರ ಜಲಮಾಲಿನ್ಯ ಆಗತ್ತಲಾ . ಆಹ್ ಆಕ್ಕೇತಿ ಕರೆ ಏನ್ ಮಾಡೊದ್ ಈಗಾ ಅವ್ರ ಹೆಂಗ್ ಮಾಡ್ತಾರ ಅವ್ರ ಮ್ಯಾಲ.

ನಮ್ದ್ separate ಆದ್ರ ಒಂದ್ ಮಾಡಿ ಕೊಡ್ಬಹುದ್ರಿಪಾ ನಿಂದ ಕರೆ ಎಲ್ಲಾರ್ಗು ಮಾಡ್ಬೇಕಲಾ ಅವ್ರ . ಇಲ್ಲಾ ನಮ್ಮ್ area ದಾಗು ಅಂದ್ರ ಇಲ್ಲಾ ಅದ~ ಬ~ ಬ್ಯಾರೆ ಗಣಪ plastic ಗಣಪತಿ ತರ್ಬೆಕ ಅಂತ್ ಹೇಳಿ.

ಬ್ಯಾಡ್ರಿ ಸರಿ ಯಾವ ಹಾನಿ ಆಗದಂತಾ ಪಟಾಕ್ಷಿನು ಜಾಸ್ತಿ ಹಚ್ಚ~ ಪಟಾಕಿನು ಜಾಸ್ತಿ ಹಚ್ಚುವಂಗಿಲ್ಲಾ.

ಆಹ್ ಮತ್ತ ಅದ್ನೇ ಆಹ್ ಅನ್ನದಾಸೋಹ ಇಟ್ಕೊಂಡ್ರಿ.

ಅದ ಪಟಾಕಿ ಹಾಕೋದ್ ಅದ ದುಡ್ಡನ್ನ .

ಆಹ್ ಯಾವ್ದೆ ಕಾರ್ಯಕ್ರಮ ಮಾಡಿ ಯಾವ್ದರ ಕರ~ ಕಾರ್ಯಕ್ರಮಕ್ಕ amount use ಮಾಡೊದ ಅದ ಅಲ್ಲೆ .

ಅದ್ಕ ಅದ್ನ ಅನ್ನ ಇದ ಅನ್ನದಾಸೋಹ ಮಾಡ್ಬೇಕ ಆಯ್ತ್ ನಂಗ್ ಯಾರ್ದೊ call ಬರಾತೇತಿ

ಹ ಚನ್ನಾಗಿದ್ದೇನೆ ಚಿಂತನ್, ನೀನ್ ಹೇಗಿದ್ದಿ?

ಈಗ ಕುತ್ಕೊಂಡಿದ್ದೇನೆ, ಏನ್ ಸಮಾಚಾರ call ಮಾಡಿದ್ದು? ಆ ಏನ್ ಇಲ್ಲಾ, ಅದೂ ಪಂಚಾಯ್ತಿ ಅವರ್ದು ಗಾಡಿ, ಒಂದೂ ಪುಸ್ತಕ ಏನೋ ಕೊಟ್ಟಿದ್ರು, ಅದ್ರಲ್ಲಿ ಹಸಿ ಕಸ ಒಣ ಕಸ ಅದ್ ಏನ್ ಏನೋ ಬರ್ದಿದ್ರು.

ಆಗ್ಲಿಲ್ಲಾ, ನಾನ್ ಅದಕ್ಕೇ ಕೇಳುವಾ ಅಂತ phone ಮಾಡಿದ್ದು. ಹೌದಾ? ಅದೇನಿಲ್ಲ, ಈಗ ಸ್ವಚ್ಛ ಭಾರತ ಅಭಿಯಾನ ಅಂತ ಮೋದಿ ಅವ್ರು ಪ್ರಾರಂಭ ಮಾಡಿದಾರಲ್ಲಾ.

ಹ ಸ್ವಚ್ಛ ಭಾರತ ಅಬಿಯಾನ ಅಂತ ಹೇಳಿದ್ರೆ, ಪ್ರತೀ ಗ್ರಾಮ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕಾಯ್ದು ಕೊಳ್ಳೋದು.

ಅದಕ್ಕ್ ಏನ್ ಮಾಡ್ಬೇಕು? ಊರಿನಲ್ಲಿ ಒಂದು ಗಾಡಿ ಬರ್ತದೆ, ಎಲ್ಲ ಮನೆ ಮನೆಗೆ ಬೀದಿಗಳಲ್ಲಿಯೂ ಬರ್ತದೇ.

ಮನೆಯವ್ರೆಲ್ಲ ಏನ್ ಮಾಡ್ಬೇಕು, ಕಸವನ್ನ ಸಂಗ್ರಹ ಮಾಡಿ ಆ ಗಾಡಿಗೆ ಕೊಡ್ಬೇಕು.

ಆದ್ರೆ ಕಸವನ್ನ ವಿಂಗಡಿಸ್ಬೇಕು ಅವ್ರು, ಹಸಿ ಕಸ ಅಂತ್ ಹೇಳಿದ್ರೆ, ತರಕಾರಿ ಮತ್ತೆ ಹಳ್ಸಿದ ಅನ್ನ ಸಾಂಬಾರು, ಉಳಿದ ಆಹಾರ, ಇದನ್ನೆಲ್ಲಾ ಹಸಿ ಕಸ ಅಂತ್ ಹೇಳ್ತೇವೆ.

ಇನ್ನೊಂದು ಒಣ ಕಸ, ಅದು plastic ಕಸ.

ಮತ್ತೆ ಈ ಆ ಹಳತು ಚಪ್ಪಲ್ bulb, injection syringe ಗಳು, ಉಳಿದ ಔಷಧಿ ಇದೆಲ್ಲ ಆ ವಿಷಕಾರಿ ವಸ್ತುಗಳು ಅಂತ, ಅದನ್ನು ಬೇರೆ ತೊಕೊಂಡೋಗ್ತಾರೆ.

ನಿಮ್ಮ ಗ್ರಾಮದಲ್ಲಿ ಹೀಗೆ ಮಾಡ್ತಾರಾ? ಬೇರ್ಬೇರೆ ವಿಂಗಡಿಸಿಕೊಂಡ್ ಹೋಗ್ತರಾ? ಆ ನಮ್ಮ ಗ್ರಾಮದಲ್ಲೂ ಬರ್ತಾರೆ, ಬೆಳಿಗ್ಗೆ ಒಂದು ಏಳ್ ಗಂಟೆ ಇಂದ ಎಂಟು ಗಂಟೆ ಹೊತ್ತಿಗೆ ಗಾಡಿ ಬರ್ತದೆ ಅವರ್ದು.

ಅದ್ರಲ್ಲಿ ಅವ್ರು, ಅಂದ್ರೆ ತರ್ಕಾರಿದು ಎಲ್ಲ ಬೇರೆ ಇಡಿ, plastic ಅನ್ನು ಬೇರೆ ಗೋಣಿ ಅಲ್ಲಿ ಹಾಕಿ.

bulb ಅದೆಲ್ಲ ಬೇರೆ ಗೋಣಿಗೆ ಹಾಕಿ ಅಂತ ಹೇಳ್ತಿದ್ರು, ಆದ್ರೆ ಹಸಿ ಕಸ, ಒಣ ಕಸ ಅದ್ ಎಲ್ಲ ಏನು ಅಂತ ಗೊತ್ತ್ ಇರ್ಲಿಲ್ಲ ಅದಕ್ಕೇ, ಕೇಳುವಾ call ಮಾಡಿದ್ದು. ಸರಿ ಸರಿ, ಈಗ ಹೀಗೆಲ್ಲ ಮಾಡಿದ್ರಿಂದ ಸ್ವಲ್ಪ ಗ್ರಾಮಗಳು ಸ್ವಚ್ಛ ಅಗ್ತಾ ಇವೆ ಅಲ್ವ?

ಹೋದಲೆಲ್ಲಾ ಕಸ ಇರದು, ನಾಯಿಗಳೆಲ್ಲ ಹಾಕದು ಅದನ್ನು.

ನೋಡ್ಲಿಕ್ಕೂ ಚನ್ನಾಗ್ ಕಾಣ್ತಾ ಇರ್ಲಿಲ್ಲ, ಊರೆಲ್ಲ. ಹೌದ್, ಮತ್ತೆ ವಾಸನೆ ಅಲ್ಲ, ಎಲ್ಲಾ ಕಡೆ ವಾಸನೆಯೆ. ಹ ಹೌದು. ತರ್ಕಾರಿ ಕೊಳ್ತ್ ಹೋಗಿರ್ತದೆ. ಹೌದು, ಈ ಮಾಂಸದೆಲ್ಲ ತಿಂದು ಬಿಸಾಡಿದ್ದದ್ದು, ಅದು ವಾಸನೆ ಬರ್ತದೆ ಮರುದಿನಕ್ಕೆ.

ಹೂಂ, ಈಗ ಸ್ವಲ್ಪ ಸ್ವಚ್ಛ ಕಾಣ್ತದೆ ಗ್ರಾಮಗಳೆಲ್ಲ.

ಆ ಆ ಒಂದು ಸ್ವಚ್ಛ ಅಭಿಯಾನ ಮಾಡಿ, ಬಾರಿ ಒಳ್ಳೆದಾಯ್ತು ಮಾತ್ರ, ಆಲ್ವಾ? ಹೌದೌದು, ಈವಾಗ road ಎಲ್ಲ clean ಕಾಣ್ತದೆ.

ಮತ್ತೇ ಊರಲ್ಲೂ ಕೂಡ ಕಸ ಎಲ್ಲ ಇರುದಿಲ್ಲ, ನದಿಯಲ್ಲೂ ಕೂಡ ಲ್ಲಿ ತೋಡ್ ಎಲ್ಲ ಹರಿತದೆ, ಅದ್ರಲ್ಲೂ ಕೂಡ ಈಗ ಅಷ್ಟೆಲ್ಲ ಪ್ಲಾಸ್ಟಿಕ್ಕೆಲ್ಲ ಬರುದಿಲ್ಲ. ಹ ಹ ಅದೆ, ಅಲ್ಲ ಈಗ ಮನೆ ಮನೆ ಅಲ್ಲಿ ಜಾಗ್ರತಿ ಮೂಡಿದೆ, ಆ ಗಾಡಿ ಬರುದ್ರಿಂದ, ಅವ್ರೂ ಎಲ್ಲ ಸುದ್ದಿ ಹೇಳಿಕೋಂಡ್ ಬರ್ತರೆ.

ಹ, ಗಾಡಿ ಬರುವಾಗ ಒಂದೂ, ಕಸ ಎಲ್ಲ ಗೋಣಿದ್ದು ತಂದು ಕೊಡ್ತರೆ ಅವ್ರಿಗೆನೆ. ಹೌದು, ಅದೇ ಹೂಂ.